ಮೊದ್ಲು ಫನ್ಕ್ಷನ್ ಮಾಡಕ್ಕೆ ನಾವ್ ಮನೇಲೆ ಮಾಡ್ಕೋತಿದ್ದೋ ಬಟ್ ಈಗ ರೆಸ್ಟೋರೆಂಟ್ ತರಹ ಫನ್ಕ್ಷನ್ ಮಾಡಕ್ಕೆ ಎಲ್ ಎಲ್ ಬೇಕೋ ಅಲ್ ಅಲ್ ಹೋಗಿ ಅವರಿಗೆ ಇಷ್ಟ ಆದಂತ ಡೆಕೋರೇಷನ್ ಮಾಡಿ ಮತ್ತೆ ಬರ್ತಾರಲ್ಲ ಅವರಿಗೂ ಕುತೂಹಲದಿಂದ ಏನಿದು ಇತರ ಮಾಡಿದರೇ ಅನ್ನೋದ್ ರೀತಿ ಅವರಿಗ್ ಚನ್ನಾಗ್ ಕಾಣ್ಬೇಕು ಮತ್ತೆ ಊಟ ಮಾಡಕ್ಕೂ ಸುತ್ತ ಮುತ್ತ ಚೆನ್ನಾಗಿರತ್ತೆ.

ಈಗ್ ಫೋನ್ ಅಲ್ ನಾವ್ ಇರೋದ್ರಿಂದ ನಾವ್ ಎಲ್ಲೇ ಹೋದ್ರು ಏನೇ ಫನ್ಕ್ಷನ್ ಮಾಡುದ್ರು ಎಲ್ಲಿ ನೋಡಿದರು ಕುತಲ್ಲೂ ನಿಂತಲ್ಲು ಸೆಲ್ಫಿ ತೊಗೋಬೇಕು ಅಂತ ಅನ್ಸ್ತಿರತ್ತೆ ಯಾಕಂದ್ರೆ ದಿನ ಒಂದೊಂದ್ ಥರ ಕಾಣಸ್ತಿರ್ತೀವಲ್ಲ ಸೊ ಸೆಲ್ಫಿ ತೊಗೋತಾನೆ ಇರ್ತೀವಿ ಬೆರೆವರ್ ಜೊತೆ ಬೇರೆ ಪ್ಲೇಸ್ ಹೋದಾಗ.

ಮತ್ತೆ ಬೇರೆ ವ್ಯಕ್ತಿ ನ ನೋಡ್ದಾಗ ಅವರ್ ನಮ್ ಫ್ರೆಂಡ್ ಆದಾಗ ನಾವು ಸೆಲ್ಫಿ ನ ತೊಗೋತೀವಿ ಬೇರೆ ವಸ್ತುಗಳ್ ನೋಡ್ದಾಗ್ಲೂ ಸೆಲ್ಫಿ ನ ತೊಗೊಳ್ತಿವಿ ಏಕ್ ಅಂದ್ರೆ ಅದು ಒಂದ್ ನೆಂಪಾಗಿರತ್ತೆ

ಮರಗಳಿರೋದ್ರಿಂದ ನಾವ್ ಈಗ ಎಲ್ಲಿಂದಾನೋ ಬಂದಿರ್ತೀವಿ ಆದ್ರೂ ಕೆಳಗಡೆ ಕೂತ್ಕೊಂಡ್ ಆಗ ನಮಗೆ ನೆರಳು ಸಿಗತ್ತೆ ಒಂತರ ತಂಪಾದ ರೀತಿ ನಮಗೆ ಫೀಲ್ ಆಗತ್ತೆ.